ಅಪ್ಪ ಇಲ್ಲಿ ವಾಸವಿದ್ದ ಹಂಗಾಗಿ ಪ್ಲೇಸ್ ನಾವ್ ನೋಡಾಕ್ ಅಂತ ಬಂದಿದೀವಿ ನಮ್ಮ್ ಗೆಳೆಯರ ಜೊತೆ ಚಲೋ ಆದ ನೀವು ಒಂದ್ಸಲ ಬರ್ರಿ ನೋಡ್ರಿ.

ಆಸನ್ ಐಯ್ಯಂಗರ್ ಬೇಕ್ರಿ ಇದು ನಮ್ಮ್ ರೈಚೂರಾಗ ಫೇಮಸ್ ಬೇಕ್ರಿ .

ನಿಮ್ಗ ರೊಕ್ಕ ಇದ್ರೆ ತಗೊರ್ರೀ ರೊಕ್ಕ ಇಲ್ಲ ಅಂತ ತಗೋಬೇಡ್ರಿ ಅಂತ ಅಲ್ಲ.

ಕೇಕ್ ಕೋರ್ನರ್ ಇದು ನಮ್ ಮ್ ಮಂತ್ರಾಲಯ ರೋಡ್ ಗೆ ಆದ ಚಲೋ ಆದ ಫೇಮಸ್ಸ್ ಕೂಡಕ್ ಗೀಡಕ್ ಎಲ್ಲ ಬೆಂಚ್ ಹಾಕ್ಯಾರ ಕುಂದ್ ರಿ --

ಆ ಇದೊಂದ್ ಹೊಟ್ಲಾದ ಕೋಫಿ ಟೀ ಎಲ್ಲ ಸಿಗ್ --

ಬರ್ರಿ ಚಾಯ್ ಕುಡ್ರಿ ಹೊರಿ ಬೆಲ್ಲದ್ ಚಾಯ್ ಸಿಗ್ತದ್ ನೋಡ್ರಿ ಇದ್ರಾಗ್ ಮಾತ್ರ ಬೆಲ್ಲದ್ ಚಾಯ್ ಫೇಮಸ್ --

ಅಲ್ಲಿ ಜಾರೊಬಂಡಿ ಆದ ಇಲ್ಲಿ ಕೂಡಕ್ಕ ಏನಂತೀವಿ ಬೆಂಚ್ ಆದ.

ನಮ್ಮಣ್ಣನ್ ಕರ್ಕೊಂಡ್ ಹೋಗಿದ್ವಿ ಜೊತೆಗೆ ಬಂದಿದ್ದ ಅವತ್ತ ಹಂಗಾಗಿ ಹೋಗ್ ಬರೋನ್ ಬರ್ರಿ ಇನ್ನೊಂದ್ಸಲ ಇನ್ನೊಂದ್ಸಲ ಬರ್ರೀ ಚ್ --

ಐರಾವತ ಅಂದ್ರೆ ಐರಾವತನೆ ಅದಕ್ಕೇನು ಹೆಸ್ರು ಇಡಂಗಿಲ್ಲ ಆ ಬಸ್ಸ್ ಗೈತ್ ನೋಡ್ರಿ ಐರಾವತಂತ್ ಹೇಳಿ ನೀವ್ ಒಂದ್ ಸಲ ಹೋಗ್ ಬರ್ರಿ.

ಆ ಯಾರ್ ಜೋಡಾನು ಹೋಗ್ರಿ ನೀವ್ ಏನನ್ನ ಅಂದ್ಕೊರಿ ಅಂದ್ಕೊಂಡ ಆದ್ರೆ ಒಳ್ಳೇದು ನಿಮ್ಗಿಷ್ಟ ಆದ್ರೆ ಇನ್ನೊಂದ್ಸಲ ಹೋಗ್ ಬರ್ರಿ ಮತ್ತೆ ಮತ್ತೆ ಹೋಗ್ರ ಅದ್ರಾಗ್ ಏನ್ ಹೋಗೋದ್ರಾಗ್ ಏನ್ ತಪ್ಪಿಲ್ಲ.

ಏನಂದ್ರೆ ಊಟದ ಟೈಮ್ ಸುಮ ಹೋಟೆಲ್ ಗ್ ಹೋಗ್ರಿ ಕಂಪ್ಯೂಟರ್ ಕಲಿಬೇಕಂದ್ರೆ ಕಂಪ್ಯೂಟರ್ ಬರ್ರಿ.

ಕೆ.ಎಸ್ಸ್.ಆರ್.ಟಿ.ಸಿ ಬಸ್ಸ್ ರೀ ಎನಂದ್ರೆ ನಮ್ಮ್ ಸಿದ್ರಾಮ್ ಸರ್ಕಾರ್ ಬಂತ್ರೀ.